ಒಂದು ಸ್ಕ್ಯಾನರ್ ಕಾಣಸ್ತಾಇದೆ ಮತ್ತೆ ಸ್ಟೂಲ್ ಕ್ಯಾಲೆಂಡರ್ ಪೆನ್ಸ್ .

ಆವಾ ಎ ಹೂವ ಏರಿಸಿದ್ದಾರೆ. ಕಂಬಗಲ್ ಕಾಣಸ್ತಿದೆ ಲೈಟ್ ಕಾಣಸ್ತಿದೆ. ಪಂಚಪಾತ್ರೆ ಕಾಣಸ್ತಿದೆ.

ಇಲ್ಲಿ ಪಕ್ಕ ಪ್ಯಾಸೆಂಜರ್ ಗಾಡಿ ಕಾಣಸ್ತಿದೆ ಶಿಫ್ಟ್ ಕಾರ್ ಕಾಣಸ್ತಿದೆ. ಒಬ್ಬ ವ್ಯಕ್ತಿ ಕಾಣಸ್ತಿದೆ. ಇನೋವಾ ಕಾರ್ ಕಾಣಸ್ತಿದೆ. ಅಲ್ಲಿ ಒಂದ ಶಿಫ್ಟ್ --

ಒಂದು ದೇವಸ್ಥಾನ ಕಾಣಿಸ್ತಾಯಿದೆ ಪೇಶ್ವರ್ ದೇವತಸ್ಥನ .

ಇಲ್ಲಿ ಒಂದು ಪಾರ್ಕ್ ಕಾಣಿಸ್ತಿದೆ ಪ್ಲೇಸು ಇಲ್ಲಿ ಬಿಳಿ ಕರಡಿ ಕಾಣಿಸುತ್ತದೆ.

ಕಾಣಸ್ತಿದೆ ಟೈಲ್ಸ್ ಕಾಣಸ್ತಿದೆ ಗಿಡ ಮರ ಕಾಣಸ್ತಿದೆ ಗ್ರಿಲ್ ಕಾಣಸ್ತಿದೆ ಕಾಣಸ್ತಿದೆ.

ಸರೀಸ್ ಸೆಲೆಕ್ಟ್ ಮಾಡ್ತಿದಾರೆ ವರ್ಕ್ ಸರೀಸ್ ಕಾನಿಸ್ತಾಇದೆ ಡ್ರೆಸ್ ಕಾನಿಸ್ತಾ ಇದೆ ಬೋರ್ಡ್ ಕಾನಿಸ್ತಾಇದೆ ಲೈಟಿಂಗ್ಸ್ ಕಾನಿಸ್ತಾಇದೆ.

ಇಲ್ಲೊಂದು ಫೋರ್ಡ ಗಾಡಿ ಕಾಣಿಸುತ್ತಿದೆ. ಎಲ್ಲೋ ಕಲರ್ ಎಲ್ಲೋ ಬೋರ್ಡ್ ಅಲ್ಲೊಂದು ಆರ್ಟ್ ಸಿಂಬಲ್ ಕಾಣಿಸ್ತಾಇದೆ ವಿಂಡೋಸ್ ಕಾಣುತ್ತಿದೆ.

ಒಂದು ಇದರಲ್ಲಿ ಕಂಬ ಕಾನಿಸ್ತಾ ಇದೆ ಹಲವಾರು ಕಂಬಗಳು ಕಾನಿಸ್ತಾಇದೆ ಡ್ರಮ್ ಕಾನಿಸ್ತಾಇದೆ ಗಿಡ ಮರಗಳು ಕಾನಿಸ್ತಾ ಇದೆ ಅಲ್ಲಿ ರೋಡ್ ಕಾನಿಸ್ತಾಇದೆ ಸ್ಕೈ ಕಾನಿಸ್ತಾಇದೆ.

ಇಲ್ಲೊಂದು ಇನ್ನೋವಾ ಕಾರ್ ಕಾಣುತ್ತಿದೆ. ನನ್ನ ಪಕ್ಕ ಓಲ್ಡ್ ಗಡಿ ಕಾಣುತ್ತಿರುವ ಇನ್ನೋವಾ ಇನ್ನೋವಾ ಕ್ರಿಸ್ತ ಇದು ಕಣ್ಣಿಗೆ ಮಾಡಿ --

ದೊಡ್ಡ ದೇವಸ್ಥಾನ ಕಾಣಿಸ್ತಾಯಿದೆ ಕಲಶಗಳು ಕಾಣಿಸ್ತಾಯಿದೆ ಗೋಪುರದ ಮೇಲೆ ಸುತ್ತ--

ಚಾಯಿ ಅಂಡಗಿ ಅಂಗಡಿ ಕಾಣಿಸ್ತಿದೆ ಒಂದು ಆರು ಏಳು ಜನ ವ್ಯಕ್ತಿಗಳು ಕಾಣುತ್ತಿದ್ದಾರೆ ಚಾಯಿ ಕುಡಿತ್ತಿದ್ದಾರೆ ಆ --

ಗಿಡ ಮರಗಳ ಕಾಣಿಸ್ತಿದೆ ಆ ಕೆಬ್ಬಣ ಕಾಣಿಸ್ತಿದೆ ಚಡ್ಡಿ ಕಾಣಿಸುತ್ತಿದೆ.